ವೆಹಿಕಲ್ ಮುಂದೆ ಈ ರೀತಿಯಾಗಿ ಒಂದು ಜಿವೆಲ್ಲರಿ ಶಾಪ್ ಇದೆ ಆಮೇಲೆ ಇಲ್ಲಿ ಎಷ್ಟೊಂದು ಕಾರ ಗಳು ಇದಾವೆ ಆಮೇಲೆ ಇಲ್ಲಿ ಸುತ್ತಮುತ್ತ ಎಷ್ಟೊಂದು ಜನ ಓಡಾಡ್ತಿದಾರೆ ಆಮೇಲೆ ಕೆಲವು ಜನ ಕಾರನ ಪಾರ್ಕ್ ಮಾಡಿದರೆ ಕೆಲವು ಜನ ಬೈಕ ಲ್ಲಿ ಹೋಗ್ತಿದಾರೆ.